ಇದು ಬ್ರಿಜ್ ಮೇಲೆ ಒಂದು ರೋಡು.

ಇನ್ನೊಂದ್ ಕಡೆ ದೊಡ್ಡದಾದ ಕಂಬ ಇದೆ ಆ ಕಂಬಕ್ಕೆ ಕೇಬಲ್ ವೈರಗಳು ನೇತಾಕಿದ್ದಾರೆ.

ಈ ಗ್ಯಾರೇಜ್ ಹೆಸರು ಗ್ಲೋಬಲ್ ಕಾರ್ ಗ್ಯಾರೇಜ್ ಅಂತ.

ಸುಮಾರು ಪ್ರಯಾಣಿಕರು ಓಡಾಡುತ್ತಿದ್ದಾರೆ ಕಂಡಕ್ಟರ್ ಡ್ರೈವರ್ ಈಚೆ ನಿಂತಿದ್ದಾರೆ.

ಈ ಮೀನು ಅಂಗಡಿಯಲ್ಲಿ ಅನೇಕ ರೀತಿಯ ಮೀನುಗಳು ಸಹ ಸಿಗುತ್ತದೆ.

ಒಂದು ಗ್ಯಾರೇಜು ಪಕ್ಕದಲ್ಲಿ ಬೇಕರಿ ಇದೆ.

ಗ್ಯಾರೇಜ್ ಒಳಗಡೆ ಎರಡು ಗಾಡಿ ಕಾಣಿಸುತ್ತಿದೆ.

ಬೇಕರಿ ಮತ್ತು ಗ್ಯಾರೇಜ್ ಮಧ್ಯದಲ್ಲಿ ಇಬ್ಬರು ಗಂಡಸು ಕುತ್ಕೊಂಡು ಮಾತನಾಡುತ್ತಿದ್ದಾರೆ.

ಜೂಸು ಕೇಕು ಎಲ್ಲಾ ಇಟ್ಟಿದ್ದಾರೆ ಅದು ಕಲರ್ ಕಲರ್ ಆಗಿ ಇದಾವೆ ಇದರಲ್ಲಿ.

ಇದು ಒಂದು ದೊಡ್ಡದಾದ ಲೈಬ್ರರಿ .

ಒಂದು ಗಂಡಸು ನಿಂತ್ಕೊಂಡು ಪ್ರೇಯರ್ ಮಾಡುತ್ತಿದ್ದಾನೆ.

ಮತ್ತೆ ಕಲರ್ ಕಲರ್ ಲೈಟಿಂಗ್ಸ್ ಇದಾವೆ.

ಇದು ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ .

ಇದು ಒಂದು ಜೆಪಿಎಸ್ ಎಜುಕೇಶನಲ್ ಚಾರಿಟೆಬಲ್ ಟ್ರಸ್ಟ್ .

ಒಬ್ಬರ್ ಲೇಡೀಸ್ ಕೆಳಗಡೆ ಕೂತಿದ್ದಾರೆ ಸುಮಾರು ಪ್ರಯಾಣಿಕರು ಓಡಾಡ್ ತ್ತಿದ್ದಾರೆ.

ಒಂದು ಕಾರ್ ನಿಂತಿದೆ ಆ ಕಾರು ಆರೆಂಜ್ ಕಲರ್ ದಲ್ಲಿದೆ.

ಒಬ್ಬ ಬ ಲ್ ಹೆಂಗಸು ಬಿ_ಬಿ_ಎಂ_ಪಿ ಯವರು ಕಸ ಗುಡಿಸುತ್ತಿದ್ದಾರೆ.

ಇದರ ಮೇಲೆ ಬೋರ್ಡ್ ಹಾಕಿದ್ದಾರೆ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಅಂತ.

ಏಸು ಶಿಲುಭೆಯು ಸಹ ಇದೆ ಇಲ್ಲಿ.

ಇದು ಒಂದು ದೊಡ್ಡದಾದ ಏರ್ಪೋರ್ಟ್ .

ಈ ಏರ್ಪೋರ್ಟ್ ಅಲ್ಲಿ ಒಂದು ವಿಮಾನ ಬಂದು ನಿಂತಿದೆ.

ವಿಮಾನ ಮುಂದಗಡೆ ಒಂದು ಹೆಂಗಸು ಮಗುವನ್ನು ಎತ್ತಿಕೊಂಡು ನಿಂತಿದ್ದಾರೆ.

ಮತ್ತೆ ಪೈಲೆಟ್ ಗಳು ಸಹ ಇದ್ದಾರೆ.

ಒಂದು ಚೇರ್ ಮೇಲೆ ಬಿಳಿ ಕಲರ್ ನೀಲಿ ಕಲರ್ ಬಟ್ಟೆ ಹಾಕಿದ್ದಾರೆ.

ಈ ಹುಡಗಿ ಕಪ್ಪ ಕಲರ್ ಟಿಶರ್ಟ್ ರೆಡ್ ಕಲರ್ ಸ್ಕಟ೯ ಹಾಕಿದ್ದಾಳೆ.

ಮಧ್ಯದಲ್ಲಿ ಒಂದು ಪೆಟ್ಟಿಗೆ ತರ ಇದೆ ಅದ್ರಲ್ಲಿ ಒಂದ್ ಚೂಪಾದ ಕಂಬ ತರ ಇದೆ.

ಇದು ಒಂದು ಕಾಂಪೌಂಡ್ ಈ ಕಾಂಪೌಂಡ್ ಆ ಗೆ ಗೇಟ್ ಇದೆ.

ಈ ಕಾಂಪೌಂಡ್ ಗೆ ಬಿಳಿ ಕಲರ್ ಮತ್ತು ಆರೆಂಜ್ ಕಲರ್ ಬಣ್ಣ ಹೊಡೆದಿದ್ದಾರೆ.

ಈ ಪಾರ್ಕಲ್ಲಿ ಆರ್ಚ್ ತರ ಇದೆ ಮುಂದ್ಗಡೆ.

ಇದು ಒಂದು ಸಿಮ್ ಕಾರ್ಡ್ ಸಿಗುವ ಸ್ಥಳ.

ಎರಡು ಬೋಟು ನಿಂತಿದೆ. ಒಂದು ಬೋಟಲ್ಲಿ ಜನಗಳು ಇದ್ದಾರೆ ಇನ್ನೊಂದು ಬೋಟಲ್ಲಿ ಪ್ರಯಾಣಿಕರು ಇಳಿಯುತ್ತಿದಾರೆ.

ಮತ್ತೆ ಅದರಲ್ಲಿ ಒಬ್ಬರು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದಾರೆ.